ಸೆಪರೇಟಿಂಗ್ ದ ಕಾಲೇಜ್ ದ ಕಲರ್ ದ ಅವ್ರ್ ಅವರ್ದ ಸಬ್ಜೆಕ್ಟ್ದ್ ಬುಕ್ಸ್ ಅದವ್ ಮತ್ ಜನರಲ್ ನಾಲೆಜ್ ಬುಕ್ಸ್ ಅದವ್ ನ್ಯೂಸ್ಪೇಪರ್ಸ್

ಇದೊಂದು ಕಾಂಕ್ರೀಟ್ ಮಿಷನ್ ಐತಿ ಆಮೇಲೆ ಈ ಮಿಷನ್ನ ಅಹ್ಹ್ ಕ ಎಲ್ಲಿ ಸ್ವಲ್ಪ ಸ್ವಲ್ಪ ಕಾಂಕ್ರೀಟ್ ಎಲ್ಲಾ ಹಾಕ್ಕತ್ತಿರತ್ತಾರಲ್ಲಾ ಅಲ್ಲೇ ಹಾಕಕ್ಕ ಯೂಸ್ ಮಾಡತ್ತಾರೆ ಮಿಷನ್. ಆಮೇಲೆ ಈ ಮಿಷನ್ ಆಪರೇಟ್ ಮಾಡಕ್ಕ ಬಹಳ್ ಚಲೋ ಬರಬೆಕ್ಕ ಇಲ್ಲಾ ಅಂದ್ರ ಹಂಗ್ ಕಾಲಿ ಪಿಲಿ ಆಪರೇಟ್ ಮಾಡಕ್ಕ--

ಇದು ಸಿಟಿ ಫಾರೆಸ್ಟ್ ಪಾರ್ಕ್ ಅದ್ ಗೇಟ್ ಐತಿ ಇದೊಂದ್ ದೊಡ್ಡ ಗಾರ್ಡನ್ ಇದೊಂದ್ ದೊಡ್ಡ ಗಾರ್ಡನ್ ಐತಿ ಅಂತ ಉಹ್ ಟೈಮ್ ಸ್ಪೆಂಡ್ ಮಾಡುವಂತಹ ಪ್ಲೇಸ್ ಐತಿ ಇರೋದ್ರಿಂದ ಆಮೇಲೆ ಆಮೇಲೆ ಒಳಗೆಲ್ಲಾ ಹೋದ್ರೆ ಆಟ ಆಡೋ ಸಾಮಾನ್ ಎಲ್ಲಾ ಆಮೇಲೆ ಓಲೆ ಓ ಸಣ್ಣ ಸಣ್ಣ ಹುಡುಗ್ರು ಆಟ ಆಡುವಂತಹ--